ಇಲ್ಲಿ ವೈಟ್ ಕಲರ್ ಟು ವೀಲರ್ ಕಾನುತ್ತಿದೆ.

ಹಾಗೂ ಇಲ್ಲಿ ಜಾರೋ ಬಂಡೆಯನ್ನು ಹಾಕಲಾಗಿದೆ.

ಇಲ್ಲಿ ಚೆಫ್ ಬೇಕರ್ಸ್ ಅವರ ನಂಬರ್ ಅನ್ನು ಹಾಕಲಾಗಿದೆ.

ಹಾಗು ಇಲ್ಲಿ ಒಂದು ಎ_ಟಿ_ಎಂ ಪಲಕವಿದೆ.

ರೂಮಿನಲ್ಲಿ ಕೆಲವು ಹೆಣ್ಣುಮಕ್ಕಳು ಡಾನ್ಸ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ.

ಹಾಗು ಪಕ್ಕದಲ್ಲಿ ಒಂದು ಕರ್ಟನ್ ಕಾಣುತ್ತಿದೆ.

ಬಿಲ್ಡಿಂಗ್ ಎದುರುಗಡೆ ಒಂದು ಹಸಿರು ಮರವಿದೆ.

ಇಲ್ಲಿ ಪ್ರತ್ಯೇಕವಾದ ಚೇಂಬರ್ ಗಳನ್ನು ನಿರ್ಮಿಸಲಾಗಿದೆ.

ಇಲ್ಲಿ ಗೋಡೆಯ ಮೇಲೆ ಚಿತ್ರಗಳನ್ನು ಅಂಟಿಸಲಾಗಿದೆ.

ಅಲ್ಲಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಚಲಿಸುತ್ತಿದ್ದಾರೆ.

ಇದು ಒಂದು ಜೆಂಟ್ ಸಲೂನ್ ಆಗಿದೆ.

ಇದು ಹೊಸದಾಗಿ ಓಪನ್ ಆಗಿರುವ ಹೇರ್ ಕಟಿಂಗ್ ಶಾಪ್ ಆಗಿದೆ.

ಇಲ್ಲಿ ಡಂಬಲ್ಸ್ ಗಳಿವೆ ಹಾಗೂ ಆ ವ್ಯಕ್ತಿ ತನ್ನ ದಿನನಿತ್ಯದ ಜಿಮ್ಮನ್ನು ಮಾಡುತ್ತಿದ್ದಾರೆ.

ಹಿಂದಲ್ಲಿ ಈ ವ್ಯಕ್ತಿ ತನ್ನ ವೈಟ್ ಲಿಫ್ಟಿಂಗ್ ಮಾಡುತ್ತಿದ್ದಾರೆ.

ಇಲ್ಲಿ ಫಿಶ್ಗಳನ್ನು ಐಸ್ ಬಾಕ್ಸಲ್ಲಿ ಇಡಲಾಗಿದೆ.

ಇದು ಒಂದು ವೈಟಿಂಗ್ ಲಾಟ್ ಆಗಿದೆ.

ಹಾಗು ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತು ಬುಕ್ ಗಳನ್ನು ಓದುತ್ತಿದ್ದಾರೆ.

ಇಲ್ಲಿ ವಾಹನಗಳಿಗೆ ಪೆಟ್ರೋಲ್ ಅನ್ನು ಹಾಕುತ್ತಿದ್ದಾರೆ.

ಬದಿಯಲ್ಲಿ ಒಂದು ಲೈಟ್ ಕಂಬ ಕಾಣುತ್ತಿದೆ.